ಇದು ಒಂದು ಡ್ಯಾನ್ಸ್ ಸ್ಕೂಲ್ ಆಗಿದ್ದು ಇದರಲ್ಲಿ ತುಂಬ ಹುಡುಗಿಯರು ಡ್ಯಾನ್ಸ್ ಅನ್ನು ಮಾಡ್ತ ಇದಾರೆ ಕಲರ್ ಕಲರ್ --

ಮೇಲ್ಗಡೆ ಪತ್ರವನ್ನು ಹಾಕಿ ಶೋ ರೂಮ್ ಅನ್ನು ರೆಡಿ ಮಾಡಲಾಗಿದೆ ಹಾಗೆ ಕಾರಿನ ಎದ್ರುಗಡೆ ಒಂದು ಚಪ್ಪಲ್ ಅನ್ನು ಇಟ್ಟಿದ್ದಾರೆ ಹಾಗು ಒಂದು ಬ್ಲೂ ಕಲರ್ ಮ್ಯಾಟ್ ಸಮೇತ ಇಟ್ಟಿದ್ದಾರೆ.

ಫೋಟೋ ತೆಗೆಯುವುದನ್ನು ನೋಡಿ ಇನ್ನೊಬ್ಬ ನೋಡುತ್ತಾ ಇದ್ದಾನೆ ಅಹ್ಗೂ ಹಿಂದುಗಡೆ ಒಬ್ಬ ಫೋಟೋವನ್ನು ತೆಗೆಯುತ್ತಿದಾನೆ ಹಾಗು ಸೈಡ್ ಅಲ್ಲಿ ಕೂಡ ಮರಗಿಡಗಳಿವೆ ಹಾಗೂ ಮಕ್ಕಳು ಎಲ್ಲ ಡ್ರಾಯಿಂಗ್ ಅನ್ನು ಮಾಡುತ್ತ ಇದ್ದಾರೆ .

ಇದು ಒಂದು ಬಸ್ ಸ್ಟಾಪ್ ಆಗಿದ್ದು ಬಸ್ ಸ್ಟಾಪಲ್ಲಿ ಎರಡು ಬಸ್ಸುಗಳಿವೆ ಹಾಗೆ ಬಸ್ಸು ಹಿಂದ್ ಹಿಂದುಗಡೆ ಮುಂದುಗಡೆ ಇನ್ನೊಂದು ಬಸ್ಸು ಇದೆ ಅದು ಬಿಲ್ಡಿಂಗಿನ ಇನ್ನೊಂದು ಸೈಡಿನಲ್ಲಿ ಇದೆ ಮೇಲ್ಗಡೆ ಆಕಾಶದ --

ಇದೊಂದು ಪೋಸ್ಟ್ ಆಫೀಸ್ ಆಗಿದ್ದು ಪೋಸ್ಟ್ ಆಫೀಸಿನ ಎದ್ರುಗಡೆ ತುಂಬ ಜನರು ನಿಂತಿದ್ದಾರೆ ಹಾಗೆ ಎದ್ರುಗಡೆ ಒಂದು ಹುಡುಗ ಮತ್ತು ಹೆಂಗಸು ಬರ್ತಾ ಇದಾರೆ ಹೆಂಗಸಿನ ಕೈಯಲ್ಲಿ --